ಜಾಸ್ತಿ ಖರ್ಚು ಮಾಡಬಾರದು ಏನ್ ಅಂದರೆ ಊಟಾ ಮಾತ್ರ ಸರಿ ಇರಬೇಕು ಅಷ್ಟೆ ಸಾಕು.

ವಾಲೆಟ್ ಒಲ್ಲೆ ಒಲ್ಲೆ ವಸ್ತುಗಳು ಸಿಗತ್ತವೆ ತುಂಬಾ ಒಲ್ಲೆ ಕಾಸ್ಟ್ಲಿ ವಸ್ತುಗಳು ಸಿಗತ್ತವೆ.

ಎಲ್ಲಾ ಒಲ್ಲೆ ಒಲ್ಲೆ ಡ್ಯಾನ್ಸ್ ಗಳು --

ಆ ಬುಕ್ ಪುಸ್ತಕ ಫೋರ್ಟಿ ರುಪೀಸ್ ಅಂತೆ ಎಲ್ಲಾ ರೇಟ್ ಜಾಸ್ತಿ ಮಾಡಿದರೆ ಪೆಟ್ರೋಲ್ ರೇಟ್ ಯಾವಾಗ ಜಾಸ್ತಿ ಆಗ್ತತೋ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ದಾರೆ.

ಕಾಫಿಯನ್ನು ಕುಡಿತ್ತರೆ ಬರೆ ಕಾಫಿಯನ್ನು ಕುಡಿದರೆ ಕಿಡ್ನಿಗೆ ತುಂಬಾ ಪ್ರಬಾವ ಪಡುತ್ತದೆ.

ನಾನು ಓದಿದ್ದು ಸೆನ್ ಜಾನ್ ಕಂಪೋಸಿಟ್ ಪಿಯು ಕಾಲೇಜ್ ಅಲ್ಲಿ ನನ್ನ ಅಕೌಂಟೆನ್ಸಿ ಲೆಕ್ಚರ್ ರರ್ ಮಲ್ಲಿಕಾರ್ಜುನ್ ಸರ್ ಅಂತ ತುಂಬಾ ಒಳ್ಳೆ ಲೆಕ್ಚರ್ .

ಪೂರ್ವಕಾಲದಲ್ಲಿ ಲೆಟರ್ಸ್ ಬರೆದು ಪೋಸ್ಟ್ ಅನ್ನು ಮಾಡುತ್ತಿದ್ದವಿ ಆದರೆ ಈ ಕಾಲದಲ್ಲಿ ವಾಟ್ಸಪ್ಪ್ ಇನ್ಸ್ಟ್ರಾಗ್ರಾಮ್ ಫೇಸ್ ಬುಕ್ ಅಂತ ಸಾಫ್ಟ್ವೇರ್ ಅಪ್ಲಿಕೇಶನ್ ನನ್ನಾ ಯೂಸ್ ಮಾಡ್ತಿದ್ವಿ.

ನಮಗೆ ಏನಾದರು ಕಣ್ಣು ಮೂಗು ಬಾಯಿ ಕುತ್ತಿಗೆ ಏನಾದರು ನೋವು ಆದರೆ ಇ.ಏನ್.ಟಿ ಸ್ಪೆಷಲಿಸ್ಟ್ ಸ್ತುತಲ್ಲಿ ಹೋಗಲೆಬೇಕು.

ಮೋತಿ ಸರ್ಕಲ್ ಲಲ್ಲಿ ಮೋತಿ ಥಿಯೇಟರ್ ಆಗಿನಕಾಲದಲ್ಲಿ ತುಂಬಾ ಪಾಪುಲರ್ ಆದಕಾರಣ ಆ ಸರ್ಕಲ್ ಲಿಗೆ ಮೋತಿ ಸರ್ಕಲ್ ಅಂತ ಹೆಸ್ರು ಬಂದಿದೆ.

ಟ್ರೈನ್ ಕ್ರಾಸಿಂಗ್ ಬಂದಾಗ ನಾವು ನಮ್ಮ ವಾಹನ ನಿಲ್ಲಿಸಲೇಬೇಕು ಇಲ್ಲಾ ಎಂದರೆ ಟ್ರೈನ್ ನಮ್ಮಗೆ ಚಟ್ನಿ ಮಾಡಿ ಹೋಗುತ್ತದೆ.

ಯಾವುದೆ ಬ್ಯಾಂಕ್ ಇರ್ಲ್ಲಿ ಅಕೌಂಟ್ ಹೋಲ್ಡರ್ ರಿಗೆ ಫಸ್ಟ್ ಪ್ರೆಫೆರೆನ್ಸ್ ಕೊಡಬೇಕು ಆ ಕಂಪ್ಯೂಟರ್ ಮುಂದೆ ಕುಂತ ಆಫೀಸರ್ ಗಳು ಜಲ್ದೀ ಕೆಲ್ಸ ಮಾಡುವುದಿಲ್ .]

ಆದ ಕಾರಣ ಆಂಧ್ರ ಬ್ಯಾಂಕಿನ ಅಕೌಂಟ್ ಹೊಲ್ದರ್ಸ್ ಈಗ ಯೂನಿಯನ್ ಬ್ಯಾಂಕ್ ಅಂತ ಹೇಳುತ್ತಾರೆ .

ಈ ಕಾಲದ ಮಕ್ಕಳಿಗೆ ಕೂದಲವನ್ನು ಬೆಳೆಸುವುದು ತುಂಬಾ ಇಷ್ಟಾ ಆದರೆ ತಾಯಿಗೆ ಇಷ್ಟಾ ಇರುವುದಿಲ್ --

ರೈತರಿಗೆ ಜನವರಿ ಫಸ್ಟ್ ನ್ಯೂ ಇಯರ್ ಅಲ್ಲಾ ಸಂಕ್ರಾಂತಿನೆ ಅವರಿಗೆ ನ್ಯೂ ಇಯರ್ ಇತರ ಐದು ಗಂಟೆಗೆ ಎದ್ದೇಳಿ ಬೆಂಕಿ ಹಚ್ಚಿ ಅದ್ರ ಸುತ್ತ ತಿರುಗಿ .

ಟ್ರೈನ್ ನಲ್ಲಿ ನಮ್ಮ ತರ ಮದ್ಯತೆರಿಗೆ ಅಥವಾ ಯಾವ್ ಊರಿಗ ಹೋಗುತ್ತ --